ಇಲ್ಲಿ ಹಲವು ತರಹದ ಗಿಡಗಳಿವೆ ಮತ್ತು ಅದರ ಗಿಡದ ಬುಡಕ್ಕೆ ಕೆಳಗಡೆ--

ತುಂಬಿದ್ದಾರೆ ಮತ್ತು ಅದಕ್ಕೆ ಗಿಡದ ಸ ಕಟ್ಟಿಗೆಯ ಸಪೋರ್ಟ್ ಇದೆ ಇದು ಒಂದು ವಾತಾವರಣ ಚೆನ್ನಾಗಿದೆ.

ಒಂದು ಕೇಸರಿ ಬಣ್ಣದ ಮುತ್ತು ಒಂದು ಹವಳ ಮತ್ತು--

ಎಲ್ಲಾ ತರಹದ ಬ್ರಾಂಡೆಡ್ ಮೊಬೈಲ್ಸ್ ಗಳು ಸಿಗುತ್ತವೆ ಮತ್ತು ಇಲ್ಲಿ ಎರಡು ಚೇರ್ ಗಳು ಮತ್ತು ಒಂದ್ ಚೇರ್ ದೊಡ್ಡದಿದೆ ಮತ್ತು ಟೇಬಲ್ ಇವೆ.

ಮತ್ತು ಒಂದು ಫ್ಯಾನ್ ಇದೆ ಮತ್ತು ಒಂದು ಶೆಲ್ಫ್ ಇದೆ.

ಕಡಿಗಳಿವೆ ಮತ್ತು ಈ ಫ್ಯಾಕ್ಟರಿ ಯ ಮಷೀನ್ ಗಳ ಬಣ್ಣ--

ಕಾರಿನ ನೆಲವು ವೈಟ್ ಕಲರ್ ಮತ್ತು ಮೈ ಬಣ್ಣದ ಕಲರ್ ಇದೆ.

ಇದು ಒಂದು ಬಾರ್ ಆಗಿದ್ದು ಇಲ್ಲಿ ಎಲ್ಲಾ ತರಹದ ಬಾ ಎಣ್ಣೆಗಳಿವೆ ಮತ್ತು--

ಇದು ಒಂದು ಸೀರೆಯ ಶಾಪ್ ಆಗಿದ್ದು ಇಲ್ಲಿ--

ಒಂದು ಸ್ಕುಟರ್ ಹೋಗುತ್ತಿದೆ ಮತ್ತು ಅದರ--

ಇದರ ಇದರದಲ್ಲಿ ಒಂದು ಆಟೋ ಹೋಗುತ್ತಿದೆ ಮತ್ತು ಒಬ್ಬ ವ್ಯಕ್ತಿಯೂ ಬೈಕ್ ಚಾಲಕನಿದ್ದಾನೆ.

ಊ ಡಾಕುಮೆಂಟ್ ಗಳನ್ನು ಪೋಸ್ಟರ್ ನಲ್ಲಿ ಅಂಟಿಸಿದ್ದಾರೆ ಮತ್ತು--

ಇದು ಒಂದು ಹೊಳೆ ಹೊಳೆಯು ಕೂಡ ಇದೆ.

ಆ ಹೊಳೆಯ ಮೇಲೆ ಹತ್ತಲು ಮೆಟ್ಟಿಲುಗಳನ್ನು ಮಾಡಿದ್ದಾರೆ.

ಇನ್ನು ಇಬ್ಬರು ಇಮಾನ ನೋಡುತ್ತಾ ನಿಂತಿದಾರೆ.

ಅದರ ಪಕ್ಕದಲ್ಲಿ ಇನ್ನೊಂದು ದೊಡ್ಡ ಮನೆ ಇದ್ದು ಅದು ಇದು ಒಂದು ನಗರವಾಗಿದೆ ಮತ್ತು ಒಂದು ಆಟೋ ನಿಂತಿದೆ.

ಇದು ಸಂಜಿನ ರಾತ್ರಿಯ ಸಮದಯ ಶುಭರಾತ್ರಿಯ ಸಮಯದಲ್ಲಿ--

ಒಂದು ಪೋಸ್ಟರ್ ಅಂಟಿಸಿದ್ದಾರೆ ತಗಡಿಗೆ ಮತ್ತು ರಾತ್ರಿ ಸಮಯದಲ್ಲಿ ಲೈಟು ಸಣ್ಣ ತರಹದ ಲೈಟ್ ಗಳಿದೆ.

ಇದು ಒಂದು ಸ್ಕೂಟರ್ ಶೋ ರೂಮ್ ಆಗಿದ್ದು--

ಎರಡೂ ಶಾಪ್ ಗಳು ಕ್ಲೋಸ್ ಆಗಿವೆ ಮತ್ತು ಮೂರ್ ಶಾಪ್ ಗಳು ಓಪನ್ ಆಗಿವೆ.

ದೇ ಮತ್ತು ಒಬ್ಬ ವ್ಯಕ್ತಿ ಹೋಗ್ತಾ ಇದಾನೆ.

ಟ್ರೇಲರ್ ಆಗಿತ್ತು ಅದರ ಪ ಅದರ ಹಿಂಭಾಗದಲ್ಲಿ ಒಂದು ಮನೆ ಇದೆ ಆ ಅದರ ಮೇಲೆ ಮೇಲ್ಚಾವಣಿಯು --

ಇದು ಒಂದು ಸ್ಟುರಿಸ್ಟ್ ಟೂರಿಸ್ಟ್ ಪ್ಲೇಸ್ ಆಗಿದ್ದು--

ಇದು ಮನೆಯಾಗಿದ್ದು ಇದರ ಮನೆಯ ಮುಂಭಾಗದಲ್ಲಿ ಪಡಸಾಲೆ ಎಂಬ ಮುಂಭಾಗದಲ್ಲಿ--

ಎಲ್ಲಾ ಕ್ಲೀನ್ ಆಗಿದೆ ಮತ್ತು ಇಲ್ಲಿ ಚನ್ನಾಗಿದೆ ಪ್ಲೇಸ್ಮೆಂಟ್ ಮತ್ತು ಒಬ್ಬ ವ್ಯಕ್ತಿಯು ಕುಳಿತುಕೊಂಡಿದ್ದಾನೆ ಚೇರ್ ಮೇಲೆ.

ಮತ್ತು ಒಬ್ಬ ವ್ಯಕ್ತಿ ಸಾಮಾನನ್ನು ದುಖಿಕೊಂಡು ಬರುತ್ತಿದ್ದಾನೆ ಅದರ ಮುಂಭಾಗದಲ್ಲಿ ಒಂದು ಲೈಟಿನ ಕಂಬವಿದೆ ಅದರ ಮುಂಭಾಗದಲ್ಲಿ ಗಾರ್ಡನ್ ಇದೆ.

ಒಂದು ಸ್ವಚ್ಚಾಕಾರದ ಒಂದು ಗ್ರೌಂಡ್ ಇದೆ.

ವು ಚೇರ್ ಮೇಲೆ ಕುಳಿತುಕೊಂಡಿದ್ದಾರೆ ಸ್ಟೀಲ್ ಚೇರ್ ಮೇಲೆ ಕುಳಿತುಕೊಂಡಿದ್ದಾರೆ.

ಮತ್ತು ಅದರ ಪಕ್ಕದಲ್ಲಿ ಒಂದು ಶಾಪ್ ಇದೆ ಆ ಶಾಪ ನ ಒಳಗಡೆ ಅ ಶಾಪ ಅಲ್ಲಿ ಕಾಣೆ ಕಾಣೆ ಆಗಿರುವಂತ ಫ್ಲೈವೂಡ ನಿಂದ ಮಾಡಿದೆ.

ಇಲ್ಲಿ ಎರಡು ಲೈಟ್ ಮೂರು ಮರ್ಕ್ಯುರಿ ಲೈಟ್ ಗಳಿವೆ ಎಲ್_ಇ_ಡಿ ಲೈಟ್ ಗಳಿವೆ.

ಇದು ಒಂದು ಪ್ರವಾಸಿಗರ ಸ್ಥಾನವಾಗಿದ್ದು ಇದರ ಸ್ಥಾನದ ಮುಂಭಾಗದಲ್ಲಿ--